ಈ ಚಿತ್ರದಲ್ಲಿ ನನಗೆ ಒಂದು ಪ್ರೇಕ್ಷಣೀಯ ಸ್ಥಳವಾಗಿರಬಹುದೆಂದು ನನ್ನ ಅನಿಸಿಕೆ ಯಾಕಂದ್ರೆ ಹಿಂದೆ ಒಂದು ರೀತಿಯ --

ಈ ಚಿತ್ರದಲ್ಲಿ ನನಗೆ ಒಂದು ಯಾವುದೊ ಐಷಾರಾಮಿ ಸಿನಿಮಾ ಥಿಯೇಟರ್ ತರ ಕಾಣಿಸುತ್ತ ಇದ. ಇಲ್ಲಿ ಒಳ್ಳೆ ಬಗೆಯ --

ಈ ಚಿತ್ರದಲ್ಲಿ ನನಗೆ ಒಂದು ನಿರ್ಮಾಣ ಹಂತದಲ್ಲಿರೋ ಒಂದು ಕಟ್ಟಡ ಕಾಮಗಾರಿ ಈ ರೀತಿ ಕಾಣಿಸುತ್ತಿದೆ.

ಇಲ್ಲಿ ಇಬ್ಬರು ಕಾರ್ಮಿಕರು ತಮ್ಮನ್ನು ತಾವು ಹಾಕುತ್ತಿದ್ದಾರೆ .

ಈ ಚಿತ್ರದಲ್ಲಿ ನನಗೆ ಯಾವುದೊ ಒಂದು ಕಾರ್ಖಾನೆಯ ರೀತಿ ಕಾಣಿಸುತ್ತಿದೆ ಈ ವೊಂದು ಕಾರ್ಖಾನೆಯಲ್ಲಿ ಯಾವುದೊ ಒಂದು --

ಈ ಚಿತ್ರವನ್ನು ಒಂದು ಬಸ್ಸ ನಿಲ್ದಾಣದಲ್ಲಿ ಸೆರೆ ಹಿಡಿದಿರಬಹುದೆಂದು ನನ್ನ ಅನಿಸಿಕೆ. ಏಕೆಂದರೆ ಇಲ್ಲಿ ಎರಡು ಮೂರೂ ಬಸ್ಸು ಗಳು --

ಎರಡು ಗೇಟ್ ಗಳು ಸಹ ಕಾಣುತ್ತಿವೆ. ಪಕ್ಕದಲ್ಲಿ ಒಂದು ಶಟರ್ ಹಾಕಿರೋ ಒಂದು ರೂಮ್ ಸಹ ಇದೆ.

ಒಂದು ಸುತ್ತಾಡಬಹುದಾದ ಒಂದು ಪ್ರೇಕ್ಷಣೀಯ ಸ್ಥಳವಾಗಿರಬಹುದು ಅಥವಾ ವಾಯು ವಿಹಾರ ಕೇಂದ್ರವಾಗಿರಬಹುದು ಎಂದು ನನ್ನ ಅನ್ಸಿಕೆಯಾಗಿದೆ.

ಈ ವೊಂದು ನದಿಯಲ್ಲಿ ನೀರು ಸಹ ಹರಿದು ಹೋಗುತ್ತಿರುವ ಹಾಗೆ ಕಾಣಿಸುತ್ತಿದೆ ಮತ್ತು ಎರಡು ಕೋಣಗಳು--

ಅಂಗಿಯನ್ನು ವಿತರಿಸಿರುವ ಒಬ್ಬ ವ್ಯಕ್ತಿಯು ಸಹ ಈ ವೊಂದು ಮಾರುಕಟ್ಟೆಯಲ್ಲಿ ನಿರತನಾಗಿದ್ದಾನೆ.

ವಸ್ತುಗಳು ಕಾಣಿಸುತ್ತಿವೆ ಅದೇ ರೀತಿ ಮುಂದು ಗಡೆ ದೊಡ್ಡ ದೊಡ್ಡದಾದ ಕಟ್ಟಡಗಳು ಸಹ ಎದ್ದು ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ನನಗೆ ಒಂದು ಪೋಸ್ಟ್ ಆಫೀಸ್ ಗೆ ಸಂಬಂದಿಸಿದ ಎ.ಟಿ.ಎಂ ಕಾಣಿಸುತ್ತಿದೆ ಇಲ್ಲಿ ವೆಲ್ಕಮ್ ಟು --

ಈ ವೊಂದು ಚಿತ್ರವನ್ನು ಚಿತ್ರೀಕರಿಸಿರಬಹುದು. ಇಲ್ಲಿ ಮಂಜು ಬಿಳಿಯ ಬಣ್ಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸುತ್ತಿದೆ ಅದೇ ರೀತಿ ಗಿಡ ಮರಗಳು ಸಹಾ ಕಾಣಿಸುತ್ತಿವೆ.

ಈ ವೊಂದು ಚಿತ್ರದಲ್ಲಿ ನನಗನಿಸಿದ ಪ್ರಕಾರ ಕನಕ ಜೆವೆಲ್ರ್ಸ್ ಎಂದು ಬೋರ್ಡ್ ಅನ್ನು ಹಾಕಿದ್ದಾರೆ ಇದು --

ರೈಚೂರು ಜಿಲ್ಲೆಯಲ್ಲಿ ಇದೆ ಅದೇ ರೀತಿ ಒಂದು ಬೋರ್ಡ್ ನ ಕೆಳಗಡೆ ಒಂದು ಬಿಸಿಲನ್ನುಬೀಳದ ಹಾಗೆ ಒಂದು ರೀತಿಯ --

ಮುಂದುಗಡೆ ಅಂದರೆ ಹೋಗುತ್ತಿರುವ ಹಾಗೆ ಕಾಣಿಸುತ್ತ ಇದೆ ಅದೇ ರೀತಿ ಇಲ್ಲಿ ಮೂರೂ ಅಂದರೆ ಒಂದು ದೇವಸ್ಥಾನದ ಮುಂಬಾಗಿಲ ಮುಂದೆ ನಿಂತುಕೊಂಡು ಈ ಚಿತ್ರವನ್ನು ಚಿತ್ರಿಸಿದ್ದಾರೆ.

ಚಿತ್ರದಲ್ಲಿ ನನಗೆ ಒಂದು ಸಮಾರಂಭಕ್ಕೆ ಸಂಬಂಧಿಸಿದಂತಹ ಒಂದು --

ಏಕೆಂದರೆ ಇಲ್ಲಿ ಮಕ್ಕಳು ಏನೋ ಒಂದು ತಮ್ಮ ಚಟುವಟಿಕೆಗಳನ್ನು ಮಾಡುತ್ತಿರುವ ಹಾಗೆ ಕಾಣಿಸುತ್ತಿದೆ .

ಈ ಚಿತ್ರದಲ್ಲಿ ನನಗೆ ಒಂದು ಹಣ್ಣು ಮತ್ತು ತರಕಾರಿ ಅಂಗಡಿ ಕಾಣಿಸುತ್ತಿದೆ. ಈ ವೊಂದು ಅಂಗಡಿಯ ಮುಂದುಗಡೆ ಕೆ.ಜಿ.ಎನ್ ವೆಜ್ --

ಇಲ್ಲಿ ಎರಡು ಅಂತಸ್ತಿನ ಕಟ್ಟಡ ವಿದ್ದು ಸುತ್ತಲೂ ಒಂದು ರೀತಿಯ ಒಂದು --

ಈ ಚಿತ್ರದಲ್ಲಿ ನನಗೆ ಒಂದು ಯಾವುದೊ ನಗರ ಪ್ರದೇಶದಲ್ಲಿ ಇರುವಂತಹ ಹಣ್ಣು ಮತ್ತು ತರಕಾರಿ ಮಾರಾಟ ಒಂದು ಕೇಂದ್ರವಾಗಿದೆ.

ಈ ವೊಂದು ಕೇಂದ್ರದಲ್ಲಿ ತರಕಾರಿಗಳನ್ನು ಮತ್ತು ಬಗೆ ಬಗೆಯ ಹಣ್ಣುಗಳನ್ನು ಒಂದು ರೀತಿಯ ಗಾಜಿನ --

ಮಲ್ಲಿಕಾರ್ಜುನ ಕಿರಾಣಿ ಸ್ಟೋರ್ ಎಂದು ಬರೆಯಲಾಗಿದೆ ಇದು ಅರ್ಧ ಬೋರ್ಡ್ ಸಹ ಇದೆ ಇಲ್ಲಿ ಲಿಂಗ ಸ್ಕೂಲ್ ರೋಡ್ ಎಂದು ಬೋರ್ಡ್ ಸಹ ಇದೆ ಇದು ರೈಚೂರ್ನಗರ ಪ್ರದೇಶದಲ್ಲಿ ಕಾಣು --